ಹಚ್ಚ ಹಸಿರಾದಂತ ಗಿಡಮರಗಳು ಸಹ ನಮಗೆ ಕಾಣುತ್ತಿವೆ.

ಹಲವಾರು ಬಗೆಯ ಬ್ರಾಂಡೆಡ್ ಬಟ್ಟೆಗಳನ್ನ ನಾವು--

ಇಲ್ಲಿ ಒಂದು ಕಂಪ್ಯೂಟರ್ ಸಹ ಇದೆ ಮತ್ತು--

ನಿಂಕಿಗೆ ಬೇಕಾದ ವಸ್ತುಗಳು ನಾವು ಕಾಣಬಹುದು.

ಎ_ಆರ್ ಕಾರ್ ವಾಶ್ ಎಂದು ಬೋರ್ಡ್ --

ಒಂದು ಕ್ಲಿನಿಕ್ ಅನ್ನು ವೀಕ್ಷಿಸಬಹುದಾಗಿದ್ದು ಮತ್ತು ಈ ಕ್ಲಿನಿಕ್ ಕು ಅಲ್ಲಿನ.

ಮತ್ತು ಕೆಲವು ವಾಹನಗಳು ಓಡಾಡುತ್ತಿರುವ ದೃಶ್ಯವನ್ನು ನೋಡಬಹುದು ಮತ್ತು ಅಕ್ಕ ಪಕ್ಕದಲ್ಲಿ ದೊಡ್ಡ ದೊಡ್ಡ ಅಂತ ಬಿಲ್ಡಿಂಗ್ ಸಹ ಇದೆ.

ಅಕ್ಕ ಪಕ್ಕದಲ್ಲಿ ಎರಡು ಬೈಕ್ ಗಳು ಸವ ನಿಂತಿವೆ.